ಈ ಕಡೆ ಒಂದು ದೊಡ್ಡದಾದಂತ ಲೈಟ್ ಕಂಬ ಇದೆ ಅದರ ಎದುರು ತಲೆಯಲ್ಲಿ ಲೈಟ್ ಮಾತ್ರ ನಮಗೆ ಕಾಣಿಸ್ತಾ ಇಲ್ಲ.

ಈ ಚಿತ್ರದಲ್ಲಿ ನಮಗೆ ಒಂದು ವೃತ್ತ ಕಾಣಿಸುತ್ತಾ ಇದೆ ಅದಕ್ಕೆ ತ್ರಿವೇಣಿ ವೃತ್ತಾ ಅಂತ ಬರೆದಿರುವುದನ್ನು ನಾವು ಇಲ್ಲಿ ನೋಡಬಹುದು. ಅದಕ್ಕೆ ಕರ್ನಾಟಕದ ಬಾವುಟದ ಬಣ್ಣವನ್ನು ಬಳಿಯಲಾಗಿದೆ ಹಾಗೆ ಒಂದು ಧ್ವಜಸ್ಥಂಭವನ್ನ--

ಬೇಕಾಗಿರುವಂತಹ ನಮಗೆ ರಿಚಾರ್ಜ್ ಇರ್ಬೋದು ಈ ತರ ಬೇರೆ ಬೇರೆ ವ್ಯವಸ್ಥೆಗಳನ್ನ ಡಿಜಿಟಲ್ ವ್ಯವಸ್ಥೆಗಳನ್ನು ಕೊಡುವಂತಹ ಒಂದು ಜಾಗ ಇದು ಸ್ಮಾರ್ಟ್ ಪಾಯಿಂಟ್ .

ಈ ಚಿತ್ರದಲ್ಲಿ ನಮಗೆ ಒಂದು ಬ್ರಿಗೇಡ್ ಮೌಂಟೇನ್ ಗೂಡ್ಸ್ ಎನ್ನುವಂತಹ ಒಂದು ದ್ವಾರ ಕಾಣಸ್ತಾಯಿದೆ ಬಹುಶ ಇದು ಒಂದು ಅಪಾರ್ಟ್ಮೆಂಟ್ಸ್ನ ಎಂಟ್ರೆನ್ಸ್ ರೀತಿಯಲ್ಲಿ ಕಾಣಸ್ತಾಯಿದೆ.